ಇದು ಒಂದು ದೊಡ್ಡದು ಮಾಲ್ ಕಾಣುತ್ತಿದೆ ಮತ್ತು ಮಾಲ್ ದಲ್ಲಿ ಚೇರು ಗಳು ಇವೆ ಮತ್ತು ಮನುಷ್ಯರಿದ್ದಾರೆ.

ಇದು ಒಂದು ಎಲೆಕ್ಟ್ರಾನಿಕ್ಸ್ ಅಥವಾ ಟ್ರೇಡರ್ಸ್ ಗಳ ಅಂಗಡಿ ಇದೆ.

ಮೇಲೆ ತಮ್ಸೊ ಮತ್ತು ಸ್ಪೈಟ ಬಾಟಲ್ಸ್ ಗಳಿವೆ ಮತ್ತು ಡೇ ಟೇಬಲ್ ಮೇಲೆ ಎ ಸಾಸ್ ಬಾಟಲ್ಸ್ ಇವೆ.

ಮತ್ತು ಸೈಡ ಲಿ ಕುರ್ಚಿ ಇದೆ.

ಇದೊಂದು ಕಾರ್ಯಾಲ ಕಾರ್ಯಾಲಯ ಅಥವಾ ಮಾಲ್ ಕಾಣುತಿದೆ.

ಇದು ಒಂದು ಸಂಜು ಹೋಟೆಲ್ ಅಂತ ಕಾಣುತ್ತದ.

ಇದು ಒಂದು ಕಲ್ಯಾಣ್ ಮಂಟಪ ಕಾಣಿಸ್ತದ ಮತ್ತು ಕಲ್ಯಾ ಕಲ್ಯಾಣ್ ಮಂಟಪದಲ್ಲಿ ಸ್ಟೇಜ್ ಇದೆ ಮತ್ತು ಸೈಡ್ ಅಲ್ಲಿ ಎಲ್_ಸಿ_ಡಿ ಟಿ_ವಿ ಇದೆ.

ಮತ್ತು ನೀರಿನಲ್ಲಿ ಈ ಸ್ವಿಮಿಂಗ್ ಮಾಡುತ್ತಿದ್ದಾರೆ.

ಮತ್ತು ಮುಂದೆ ಒಂದು ರೋಡ್ ಇದೆ.

ಮತ್ತು ಸ್ಟುಡಿಯೋ ಮುಂದೆ ರೋಡ್ ಇದೆ.

ಮತ್ತು ಓ ಕ ಕಾಂಜಿನಲ್ಲಿ ಬಂಗಾರ ಬೆಳ್ಳಿಯನ್ನು ಕಾಣುತ್ತಿದೆ.